so ಇಲ್ಲಿ ನನಿಗೆ ಅನ್ಸೋ ಮಟ್ಟಿಗೆ ಅ Roman technologies

ಅ first training ಕೊಡೊ ಅ like, job guarantee ಇಲ್ಲ so ಅದುಕ್ಕೋಸ್ಕರ ನಾವು privateಗೆ ಬಂದಿದ್ದು.

ಅದೇ ಅದೇ ನಾನು ವಿಚಾರುಸ್ದೆ ಸ್ವಲ್ಪ ಬೇರೆ ಕಡೆ,

ಇವಾಗ ಮಾಡುದ್ರೆ cost ತುಂಬಾ ಜಾಸ್ತಿ ಆಗುತ್ತೆ.

next ಈಗ ಎಷ್ಟು ತಿಂಗಳಾಯ್ತು coaching ಹೋಗಿ?

ನಾನು coaching ಹೋಗಿ ಎರಡು ತಿಂಗಳಾಯ್ತು ಎರಡ್ correct ಎರಡು ತಿಂಗಳು complete ಆಯ್ತು.

ಇನ್ನು one one month ಆಗ್ಲಿ one and half month ಆಗ್ಲಿ ಇನ್ನು ಇದೆ so ಅಷ್ಟರೊಳಗೆ ನಾವು ,

ಹಾ placement ಅಗ್ಲೇ ಬೇಕು. ಖಂಡಿತ ಎಲ್ಲಿ ಅವರೇನು ಭರವಸೆ ಕೊಟ್ಟಿದ್ರು ಖಂಡಿತ ಆಗೇ ಆಗುತ್ತ ? ಹ ನಾನ್ ನಾವ್ ಪಕ್ಕ ಅನ್ಕೊಬೇಕು so ನಾವು ಯಾಕಂದ್ರೆ ? three and half month ಅಷ್ಟೆ course ಇರೋದು ಅದರೊಳಗೆ companies ಬಂದಿದೆ ಬಹಳಷ್ಟೆಲ್ಲಾ.

ಅ ಬಂದಿದೆ but ನಾನ್ ನನ್ನ friends ಎಲ್ಲಾ apply ಮಾಡಿದ್ದಾರೆ but ನಾನು apply ಮಾಡಿಲ್ಲ but wait ಮಾಡ್ತಾ ಇದ್ದೀನಿ ಒಳ್ಳೆ company ಬರಲಿ ಅಂತ .

but ನಮ್ಗ್ ಇಷ್ಟವಾದುದು start-up company, ಅದು starting ಸ್ವಲ್ಪ ಕಡಿಮೆ ಆಗಿರ್ಬೌದು but ನಮ್ಗೆ ನಮ್ಮಿಷ್ಟ, like ನನಗೆ ಈ role ಬೇಕಾಗಿದ್ದು company ಬಂದಿದೆ.

ಆ drive ಕೊಟ್ಟಿಲ್ಲ ಅಷ್ಟೆ. drive ಅಂತoದ್ರೆ ಇನ್ನು ಅದು start ಆಗಿಲ್ಲ ಅಂತಾನ?

ಅದೇ ನಮಗೇನು ಗೊತ್ತಾ ಅದೇ package ಸ್ವಲ್ಪ ದಿನ first ಅಲ್ಲಿ ಕಡಿಮೆ ಅಲ್ವ ನಮ್ಗೆ experience ಏನೋ ಒಂದು ವರುಷ ಎರಡು ವರುಷ .

ಹ ಬಾಲಾಜಿ ಅವರೆ ನಾನು ಒಂದ್ ಮಾತ್ ಹೇಳ್ತೀನಿ ನಿಮ್ಗೆ so, ನೀವು ಯಾರೇ ಆಗಲಿ fresher ಆಗ್ಲಿ,

salary package ಅಷ್ಟ್ಬೇಕು ಇಷ್ಟ್ಬೇಕು ಅಂತ ನೋಡಬಾರದು ಯಾಕೆ ಅಂದ್ರೆ?

ಹ ನಮ್ಗೆ ಯಾವ್ದೊ ಒಂದು fieldಗೆ ಹೋದಾದ್ಮೇಲೆ,

experience ಬಂದಮೇಲೆ so ನಾನು ಅದಕ್ಕಿಂತ double ಸಿಗ್ಬಹುದು.

ಅಂದ್ರೆ ನಮ್ಗೆ experience ನಾವು ಯಾವ್ ತರ work ಮಾಡ್ತೀವಿ ಅದಕ್ಕೆ depend ಅದಮೇಲೆ ನಾವು ಅ, ನಾವು ದುಡ್ಡು ದುಡ್ಡು earn ಮಾಡ್ಕೋಬಹುದು money earn ಮಾಡ್ಕೋಬಹುದು so,

package ನೋಡ್ಕೊಬಹುದು after two years, you can speak your high package.

because you already know that you are very talented and you are getting experience from particular that field.

ಅದೇ ಕೆಲವರು firstಟೆ ಎನ್ ಮಾಡ್ತಿರ ಅಂತಂದ್ರೆ ನಮ್ಮವರು first ದುಡ್ಡು ಏನು ಮನೆ ದುಡ್ಡು ಜಾಸ್ತಿ ಬರಬೇಕು. ನಮ್ ಅವರು first ದುಡ್ಡು ಏನು ಮನೆ ದುಡ್ಡು ಜಾಸ್ತಿ ಬರಬೇಕು. ಹ ತಿಂಗಳಿಗೆ divided ಮಾಡ್ತಾರೆ package,

ಬಾಲಾಜಿ ಬಾಲಾಜಿ ಅವರೇ ಆ ತರ you know ಆ mentality ಕೂಡ ಎಲ್ಲಾ ಹುಡ್ಗುರು ಹುಡ್ಗೀರು student almost ಇದ್ದಾರೆ.

like ಅವರಿಗೆ ಏನಂದ್ರೆ ಯಾವುದೊಂದು package ಇದೆ ಅಂದ್ರೆ divided by twelve per month ಮಾಡ್ತಾರೆ.

ಸಾವಿರ package ಸಿಕ್ದಂಗೆ ನಾನು divided by twelve ಮಾಡ್ದೆ . ಹ ನಾನು ಕೂಡ ಮಾಡ್ತೀನಿ ಎಲ್ಲರೂ ಕೂಡ ಮಾಡ್ತಾರೆ.

but ಏನು ಎಲ್ಲಾ satisfaction ಈ moneyಗೆಲ್ಲ, satisfaction ಅಗ್ಬೇಕಂದ್ರೆ fifty thousand sixty thousand ಅವರ mind set ಎಷ್ಟ್ ಬೇಕೋ ಅಷ್ಟ್ ಮಾಡ್ಕೊಂಡಿರ್ತಾರೆ.

like ನನ್ ನಾನು ನನ್ನೆಷ್ಟಿದೆ ನಾನು fresher, ನನ್ನಾ talent ಎಷ್ಟು ಅಂತ,

ನಮಗೇನೂ ಗೊತ್ತಿಲ್ಲ ನಮ್ಗೆ ಏನು ನಾವು ಕಲಿಬೇಕು experience ಬೇಕು ಅಂದ್ರೆ,

ಹೋಗ್ಬೇಕು ಯಾವ್ companyಗಿರಂಗೆ ಹೋಗ್ಬೇಕು but, one, one to two years,

experience ತಗೊಂಡ್ ಬೇರೆ companyಗೆ shift ಆದ್ರೆ ಅಂದ್ರೆ, so ನಿಮ್ಮ value ಕೂಡ ನಿಮ್ಮ package ಕೂಡ ಹೆಚ್ಚಿಗೆ ಆಗುತ್ತೆ hundred percent. hundred percent automatically ಜಾಸ್ತಿ ಆಗೇ ಆಗುತ್ತೆ ಹ. ಜಾಸ್ತಿ ಆಗುತ್ತೆ ಯಾಕಂದ್ರೆ ನಿಂಗೆ experience ಇರುತ್ತೆ ಈ ನಿನ್ನ work ನಿನಗೆ work ಗೊತ್ತಿರುತ್ತೆ ಹೆಂಗ್ ಮಾಡ್ಬೇಕು ಏನು ಎಲ್ಲಾ, ಎಲ್ಲಾ ಗೊತ್ತಿರುತ್ತೆ .

ಹ ನಮ್ IT field ಅಲ್ಲಿ ಅದೇ main ಅ plus point ಅಂದ್ರೆ ಅದೇ.

ನಾವು ಒಂದ್ one to two years ನಾವು experience ತಗೊಂಡು ಬೇರೆ companyಗೆ ಹೋದರೆ ಅಂದ್ರೆ .

ನಿಂಗೆ six MCA ಇರ್ಬೇಕು ಅನ್ಕೋ,

ಗೆದ್ದು more than fifteen lakhs ಆಗ್ಬಹುದು.

ಹ like ನಮ್ಮ sir ಅಂದ್ರು ಮೊನ್ನೆ,

ಒಂದು company ಬಂದಿತ್ತು ತಿಲಕ್ technologies ಅಂತ .

ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ಇದೆ ತಿಲಕ್ technologies start-up company ಇದು .

ಇದರಲ್ಲಿ ಏನಂದ್ರೆ ಇದು starting ಎಷ್ಟಂದ್ರೆ two point seven for LPA

ಅವರ್ one year ಆ company ಬಿಟ್ಮೇಲೆ ಬೇರೆ company ಗೆ ಹೋದ್ರೆ,

ಏನು one year experience ಗೋಸ್ಕರ ಓ experience

ಹಾ ಯಾಕೆoದ್ರೆ ಅಲ್ಲಿ work ಇರುತ್ತೆ hard work ಇರುತ್ತೆ first as a fresherಗೆ ನಾವು ಯಾವ್ ತರ work ಮಾಡ್ಬೇಕು ITಯಲ್ಲಿ .

ಆ ಕಲುಸ್ತಾರೆ ಅದುಕ್ಕೋಸ್ಕರ ಕಡಿಮೆ ನಮ್ಗೆ salary ಕೊಡ್ತಾರೆ. ಹು ಕಡಿಮೆ ಕೊಡ್ತಾರೆ two point five ಏನಿಲ್ಲ ಈಗ ನಾವು ಏನೋ ಒಂದು ಪಡ್ಕೋಬೇಕಾದ್ರೆ ಏನೋ ಒಂದು ಕಳ್ಕೊಬೇಕು ತಾನೆ. ಹೌದೌದು hundred percent ಕಳ್ಕೊಳ್ಳೆಬೇಕು. ಹ ok ನಾವ್ ಏನೋ ಒಂದು ಪಡಕೋಬೇಕಾದ್ರೆ ಕಳಕೊಬೇಕು ಈಗ ನಾವ್ as a fresher,

high salary ಬೇಕಂದ್ರೆ low salary ತಗೊಳ್ಳೆಬೇಕು first ಗೆ .

ಅದೇ ರೀತಿ ಕೂಡ ಇಲ್ಲಿ apply ಆಗುತ್ತೆ ಎಲ್ಲಾ field ಅಲ್ಲೂ ನಾನು, IT field ಅಂತಹೇಳ್ತಾ ಇಲ್ಲ ಎಲ್ಲಾ field ಅಲ್ಲಿ apply ಆಗ್ತಾ ಇದೆ.

ಹೌದು ಗಣೇಶ್ ನಾವು ಯೋಚನೆಮಾಡೋದು ಏನು ಗೊತ್ತಾ?

first package ನೀವ್ ಹೇಳಿದ್ರಲ್ಲಿ ಎಲ್ಲಾ ಸರಿ ಇದೆ hundred percent ಸತ್ಯವಾದ ಮಾತು ಈಗ . ನಡೀತಾ ಇರೋದು ಕೂಡಾ ಅದೇ ರೀತಿ hundred percent ಅದರಲ್ಲಿ ಎರಡನೇ ಮಾತೆ ಇಲ್ಲ .

ಈಗ package ನಾವು first package ನೋಡ್ಕೊಂತೀವಿ.

ಇದರಲ್ಲಿ ಅಪ್ಪ ಇಷ್ಟು divided ಏನು ತಿಂಗಳಿಗೆ ಹದಿನಾರು ಸಾವಿರ ಇಪತ್ತು ಸಾವಿರ ಬರುತ್ತೆ .

ಅಪ್ಪ ಇಪತ್ತು ಸಾವಿರ ಇಟ್ಕೊಂಡು ಈ ಬೆಂಗಳೂರಲ್ಲಿ ಯಾವ್ ರೀತಿನಪ್ಪ ಜೀವನ ಮಾಡಿಕೊಳ್ಳೋದು . ಏನು room ಬಾಡಿಗೆ ಕಟ್ಟೋದು ನಾನೆಂಗೆ ನಾನೊಬ್ಬ ಅನ್ಕೊಳ್ಳಿ.

room ಬಾಡಿಗೆ ಕಟ್ಟೋದು ಊಟಕ್ಕೆ ಮತ್ತೆ ನಾನು ಮನೆಗೆ ಯಾವ್ ರೀತಿ ಕೊಡೋದು ಮನೆಗೆ ಎಷ್ಟ್ ಕೊಡೋದಾಗುತ್ತೆ ಎಲ್ಲಾ calculation ಹಾಕ್ತೀವಿ.

ಹೋಗ್ಬೇಕ ಬೇಡ್ವ ಅನ್ನೋದು ಅಲ್ಲೇ decision ತಗೋತೀವಿ.

ಆಗ ಕೆಲವೊಂದು jobs ಅಲ್ಲಿ ಅಂಗೆ resign ಅಂಗೆ ಬೇಡ ಅನ್ಸ್ಬಿಡುತ್ತೆ ನಮ್ಗೆ ಯಾಕಂದ್ರೆ ಮನೆಗೆ ಕೊಡಕ್ಕಾಗಲ್ಲ. ಒಂದು ವರ್ಷ ದುಡೀತಾ ಇರ್ತೀವಿ ಕೊಡಕ್ಕಾಗಲ್ಲ ನಮ್ಗೆ room ಬಾಡಿಗೆ ಇರುತ್ತೆ ಊಟ ವ್ಯವಸ್ಥೆ ಇರುತ್ತೆ . ನಮ್ಗೆ bus ಏನು busಸಲ್ಲಿ ಹೋಗ್ಬರೋ ಖರ್ಚಿರುತ್ತೆ charge ಅದುಕೆಲ್ಲ . calculation ಮಾಡಿ ಬೇಡ ಅನ್ಸ್ಬಿಡುತ್ತೆ ಒಂದು ವರ್ಷದ ಏನು ಒಂದು ವರ್ಷ ನಾವು ಅಷ್ಟೆಲ್ಲಾ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ . ನಾವು first ಬರೋ package ಗೆ ಯೋಚನೆ ಮಾಡಿ ಈ ರೀತಿ decision ತಗೊಂತೀವಿ ನಾವು . ಅ ಅದು actually as a fresher student ಅದು rank ಮಾಡ್ತಾರೆ.

ಎಷ್ಟು ಜನ ವಿದ್ಯಾರ್ಥಿಗಳು almost ಎಲ್ಲಾ wrong ಮಾಡೋದು ಅಂದ್ರೆ ಇದೆ ಇದೆ ಆಲ್ವಾ? ಇದೆ reason ಗೆ almost wrong ಮಾಡ್ತಾರೆ so ಆ ತರ ಮಾಡಬಾರದು . ಈಗ fresher ನಂಗೇನು ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟು ತಗೊಂತೀವೋ

ಹ್ಮ್ ಹೇಳಿ ಗಣೇಶ್ ಅವರೇ ಕೇಳುಸ್ತಾ ಇದ್ಯಾ? ಹ ಕೇಳುಸ್ತಾ ಇದೆ ಎಲ್ಲಾ calculation ಮಾಡ್ತಾರೆ ಹುಡುಗ್ರೆ I mean students ಎಲ್ಲಾ calculate ಮಾಡ್ತಾರೆ

ಹೌದು ನಾನು ಹೇಳದ್ನಲ್ಲ ನಾವೆ ಮಾಡಿದ್ದೀವಿ ನೀವು ಮಾಡದ್ರು ನೀವು ಹೇಳುದ್ರಲ್ಲ .

ಇಂತ ಬೆಂಗಳೂರಲ್ಲಿ so ಇಪ್ಪತ್ತು ಸಾವಿರ ತಿಂಗಳಿಗೆ ತಗೊಳೋದು, ಹ ತಗೊಂಡು ಅದುನ್ನ like manage ಮಾಡೋದು ಬಹಳ ಕಷ್ಟ